ಸ್ಕೂಲ್ ಸ್ಕೂಲ್ ಮೀನ್ಸ್ ಎಜುಕೇಷನ್ . ಅಂದ್ರೆ ವಿದ್ಯಾಭ್ಯಾಸ ತಗೋಳೋದು.

ತುಂಗಾ ನದಿ ಭದ್ರ ನದಿ ಹಾಗೆ ಇರ್ಬಹುದು ಅದು ಹರಿಯೋದು ಎಷ್ಟು ವಿಸ್ಮಯ ಅಂದ್ರೆ ಒಂದ್ ಕಡೆ ಕುಡತ್ತಲ್ಲ ಅದನ್ನ ನೋಡೋಕೆ ಒಂದ್ ಚೆಂದ ಆಗುತ್ತೆ ರೀ --

ಅದ್ರಲ್ಲಿ ಬ್ಯಾಂಕ್ ತುಂಬಾನೇ ಫ್ಯಾಸಿಲಿಟೀಸ್ ನ ಕೊಟ್ಟಿದೆ ನಮಿಗೆ ಇಗ್ ಸಾಲನ ಹೋಂ ಲೋನ್ ಆಗಿರಬಹುದು ಕಾರ್ ಲೋನ್ ಗಳ್ನು ಪ್ರೊವೈಡ್ ಮಾಡ್ತಾ ಇದೆ ಬ್ಯಾಂಕ್ .

ಬುಕ್ ಸ್ಟಾಲ್ ಬುಕ್ ಸ್ಟಾಲ್ ಅಂತಾನೆ ಮೇನ್ ಸ್ಟೇಷನರೀಸ್ ಎಲ್ಲ ತಗೊಂಡ್ ಹೋಗ್ತಾರೆ ಪೆಣ್ ಪೆನ್ಸಿಲ್ ಇರಸೆರ್ --

ತರ ಹೆಲಿಪ್ಯಾಡ್ ಅಂತ ಒಂದು ಪ್ಲೇಸ್ ನ ಹೆಲಿಪ್ಯಾಡ್ ಅಂತ ಲ್ಯಾಂಡಿಂಗ್ ಮಾರ್ಕ್ನ ಮಾಡಿರ್ತಾರೆ ಹೆಲಿಕಾಫ್ಟರ್ನ ಲ್ಯಾಂಡ್ ಮಾಡೋ --

ಬಾಡಿ ಫಿಟ್ನೆಸ್ ನ ನಾವ್ ಕಾಪಾಡೋದಕ್ಕೋಸ್ಕರ ನಾವು ಜಿಮ್ ಗೆ ಹೋಗ್ತಿವಿ ಅಂದ್ರೆ ನಾವ್ ಬಾಡಿ ಸ್ಟ್ರೆಂಗ್ತ್ ತಗೋಳದಕ್ಕೋಸ್ಕರ ಅಂದ್ರೆ ಕೆಲವರು ಜಿಮ್ನ ಅಂದ್ರೆ ಬಾಡಿ ಲಿ ಇರೋ ಫ್ಯಾಟ್ ನ ಕರಗಿಸ್ಕೊಳ್ಳೋದಕ್ಕೋಸಕರ ಹೋಗ್ತಾರೆ --

ಏನಾರು ಹೋಗೋದಿತ್ತು ಅಂದ್ರೆ ಟಿಟಿನ ತುಂಬಾ ಯೂಸ್ ಮಾಡ್ತಾರೆ ಎಗ್ ಎಲ್ಲ ಕಾಮನ್ ಆಗಿ ಬಿಟ್ಟಿದೆ ಮನೇಲ್ ಓನ್ ವೆಹಿಕಲ್ ಗಿಂತ ತುಂಬಾ ಜನ ಹೋಗೋದಿದ್ರೆ ಟಿಟಿನೇ ಪ್ರಿಫರ್ ಮಾಡ್ತಾರೆ.

ಸೈಡಿಂಗ್ ಕಟ್ ಬೇಕು ಅಂದ್ರೆ ಸ್ಟ್ರೇಟಿಂಗ್ ಸಿಗುತ್ತೆ ಕರ್ಲಿ ಬೇಕು ಅಂದ್ರೆ ಕರ್ಲಿ ವಿಥ್ ಸ್ಟ್ರೈಟ್ ಕಟ್ಟಿಂಗ್ ಸ್ಟೆಪ್ ಕಟ್ಟಿಂಗ್ ವೆರೈಟಿಸ್ ಆ ಹೈರ್ ಕಟಿಂಗ್ಸ್ ನ ನಾವು ಸೆಲೂನ್ ಅಲ್ಲಿ ನೋಡಬಹುದು --

ಅದ್ರಲ್ಲೆಲ್ಲ ಪಾರ್ಟಿಸಿಪೇಟ ಮಾಡ್ಕೊಂತ ತುಂಬಾ ಖುಷಿ ಆಗಿ ಆ ಡೇ ನ ಎಂಜಾಯ್ ಮಾಡಬಹು --

ನೇಮಿಂಗ್ ಸೆರೆಮನಿ ಆಗಿರ್ಬಹುದು ಒಂದುಕ್ ಮನೇಲಿ ಒಂದು ಪೂಜೆ ಕಾರ್ಯ ಇಟ್ಕೊಂಡಿದ್ದೀವಿ ಅಂತಂದ್ರು ಊಗಳಲಿ ಅಲಂಕಾರ ಇದ್ಯಲ್ಲ ನೋಡೋದಿಕ್ಕೆ ಎರಡ್ಕಣ್ ಸಾಲ್ದು ಅಂತ್ ಹೇಳ್ಬಹುದು .

ಚೊಕೊಲೇಟ್ಸ್ ಅಹ್ ಚೊಕೊಲೇಟ್ಸ್ ಕೂಡ ಸಿಗುತ್ತೆ ನಂದಿನಿ ಚೊಕೊಲೇಟ್ಸ್ ಆಮೇಲೆ ಹರ ಐಸ್ ಕ್ರೀಮ್ಸ್ ಕೂಡ ನಮಗೆ ಇಲ್ಲಿ ಸಿಗುತ್ತೆ ಸ್ಟೋರ್ ಮಾಡಿ ಇಟ್ --

ಈ ಫ್ಯಾಸಿಲಿಟೀಸ್ ಕೂಡ ತುಂಬಾನೇ ಹೆಲ್ಪ್ ಫುಲ್ ಆಗತ್ತೆ ಇಂಥ ಸಿಟಿ ಒಳಗೆ ಆದ್ರೆ ಪಾರ್ಕಿಂಗ್ ಫ್ಯಾಸಿಲಿಟೀಸ್ ತುಂಬಾನೇ ಪ್ರಾಬ್ಲಮ್ ಇರತ್ತ್ತೆ ಈಗ ಒಂದು ಗವರ್ನಮೆಂಟ್ --